ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮೂಸೆಯಂ ನೋಡಿ ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮೂಸೆಯಂ ಅಂದ ತಕ್ಷಣ ಚಾಮುಂಡೇಶ್ವರಿನ ನಾವು ಸೆಲೆಬ್ರಿಟಿ ತರ ಕಾಣಬಾರದು ಆಕೆ ದೇವತೇ ನಮ್ಮ ತಾಯಿ.

ಅದರ ಹಿಂದುಗಡೆ ಒಬ್ಬ ಗ್ರೀನ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ ಅದು ಅಲೆನ್ ಅಂತ ಕಾಣುತ್ತೆ ಈ ಅಲೆನ್ ಕೋಚಿಂಗ್ ಸೆಂಟರ್ ಇರುತ್ತಲ್ಲ ಅದರದ್ದು ಟಿ ಶರ್ಟ್ ಅಂತ ಕಾಣುತ್ತೆ ಅದರ ಹಿಂದೆ ಒಬ್ಬ ಬ್ಲೂ ಕಲರ್ ನವನು ಈ ಮೂಟೆ ಹೊತ್ತು ಕೊಂಡು ಓಡಾಡ್ತರಲ್ಲ ಆ ತರದ್ದೇನೋ ಮಾಡ್ತಿದ್ದಾನೆ ಅದು ಪೊಸಿಷನ್ ಅಲ್ವೇ ಅಲ್ಲ ಆ ರೀತಿ ಮಾಡಂಗೆ ಇಲ್ಲ.

ಆದರೂ ಫೋಟೋ ಚೆನ್ನಾಗಿಲ್ಲ ಆದರೆ ನೇಚರ್ ಚೆನ್ನಾಗಿದೆ.

ಇಲ್ಲಿ ನೋಡ್ತಿರ್ಬೋದು ವರ್ಕರ್ಸ್ ಕಾಮಗಾರಿಗಳು ಇದ್ದಾರೆ ಈ ಇಲ್ಲಿ ಯಾರೋ ಒಬ್ಬ ಮೇನ್ ಲೀಡ್ ತಗೊಂಡು ಏನೋ ಇನ್ಫರ್ಮೇಷನ್ ಕೊಡ್ತಿದ್ದಾರೆ.

ಈ ಹಣ್ಣಂಗಡಿ ಮತ್ತೆ ತರಕಾರಿ ಅಂಗಡಿ ಕಾಣಿಸ್ತಿರತಕ್ಕಂತದು ತುಷಿಕ ಪ್ರುಟ್ಸ್ ಅಂಡ್ ವೆಜೆಟೇಬಲ್ಸ್ ಅಂತ ಬರೆದಿದ್ದಾರೆ.

ಯಾವುದೊ ಬ್ಯೂಟಿ ಕೇರ್ ಬೇರೆ ಇದೆ ಫೋಟೋಗ್ರಫಿ ಈ ಸ್ಟುಡಿಯೋ ಕಾಣಿಸಿರತಕ್ಕಂತದು.